ಇಲ್ಲಿ ಒಂದು ನೇಮಫಲಕ ಪ್ರ ಕಾಣುತ್ತಿದೆ.

ಮಸೀದಿ ಮನೆ ಮರಗಳು ಸಹ ಇದೆ.

ಇದು ಒಂದು ಪುಟ್ಟ ಪಾರ್ಕ್ ಆಗಿದೆ.

ಮಕ್ಕಳ ಆಟಿಕೆಯು ಸಹ ಇದೆ ಅದರ ಮೇಲೆ ಮಕ್ಕಳು ಆಟವಾಡುತ್ತಿದ್ದಾರೆ.

ಇಲ್ಲಿ ಒಂದು ಕುರ್ಚಿ ಕಾಣುತ್ತಿದೆ ಆ ಕುರ್ಚಿಯ ಬಣ್ಣ ಕೆಂಪು ಮತ್ತು ಬಿಳಿಯ ಬಣ್ಣದವಾಗಿದೆ.

ಇಲ್ಲಿ ಮೋಡ ಮುಸಕಿದ ವಾತಾವರಣವನ್ನು ಕಾಣಬಹುದು.

ಕಟ್ಟಡಕ್ಕೆ ಹೊಂದಿಕೊಂಡು ಕೆಲವು ಮರಗಳು ಹಬ್ಬಿಕೊಂಡಿದೆ.

ಇದರ ಕೈತೋಟದ ಮುಂದೆ ಒಂದು ಆಫೀಸ್ ಇದೆ.